ಯಾವ್ಡೋವೊಂದು ತೋರ್ಸಿಲ್ಲ ಒಬ್ಬರ ಯಾರೋ ಒಳಗ್ ಅದಾರ.

ಹೊಟ್ಟೆನ ಈ ಕಡೆ ಒಂದ್ ಈ ಕಡೆ ಒಂದ್ ಮುಟ್ಟರೆ ಡಾಕ್ಟರ್ ಇವ್ರು ಅಂತ ಅನ್ಸಾಕ್ ಹತೈತಿ.

ಯಾಕ ಅಂದ್ರ ಇದು ಮೂತಿ ನೋಡ್ರಿ ಏನ ಕೆಂಪು ಕಲರ್ ಏನ ಇದ್ದಂಗ್ ಐತಿ ಕಾಲು ನೋಡ್ರಿ ಎಸ್ಟೇಟ್ ಉದ್ದ ಆದವು.

ನೋಡ್ರಿ ಒಂದಿಷ್ಟ್ ಜನ ಅಜ್ಜ ಅಜ್ಜಿ ಅಜ್ಜರ್ ಏನ ಅದರ ಇವ ಅದೊಂದು ಏನ ಮೇಲೆ --

ರಸ್ಮಿಕಾನ ಏಮಂತ ಏನಾ ಐತ್ರಿ ಇದ್ ಹಿಂದಿಯಾಗ ನೀಟಾಗ್ ಕಾಣಕ್ವಲ್ದು.

ಇದು ನೋಡ್ರಿ ಇದು ಯಾವ್ದೋ ಹಳ್ಳಿ ಟೈಪುನು ಐತಿ. ಸ್ವಲ್ಪ ಹಳ್ಳಿನೂ ಅಲ್ಲ ಈ ಕಡೆ ಫುಲ್ ಸಿಟಿನು ಅಲ್ಲ ಆತರ ಏನೋ ಐತಿ. ಇಲ್ಲೊಬ್ಬ ಹುಡುಗ ನೋಡ್ ಹೊಂಟಿದನ್ ಇಲ್ಲಿ.

ಇದು ನೋಡ್ರಿ ಇದ ನಮ್ಮ ಭಾರತದ್ ಧ್ವಜವನ್ನ ಹಾರಿಸಿದ್ದಾರಾ.

ಇದ್ನೇಲ್ಲ ಪಿಚ್ಚರಲ್ ನೋಡಿದನೀ ಅಣ್ಣ ಏನ ನೀರ ಏನ ಹಾಕಕ್ ಹತ್ತನೂ ಅದಕ್ ಮನೆಗ ಅಂತ ಏನ ಅನ್ಸತ್ತ --

ಮೀನಿ ದ್ ಮಾರ್ಕೆಟ್ ಗೆ ಹ್ಯಾಗ್ಹ್ಯಾಗೋ ಆ ಮೀನು ಈ ಮೀನು ಇರ್ಕಿದಿವಂತ ನಮಗೂ ಅಷ್ಟಕ್ಕ ಹೆಸ್ರ್ ಗಳೇನು ಗೊತ್ತಿಲ್ಲರೀ ಅವು ಮೀನಿನವು.

ಮಲ್ಪೆ ಆ ಕಡೆ ಎಲ್ಲ ಈ ತರ ಇದನ್ನ ಮಾಡಿರ್ತಾರೆ ಮೀನ್ ಕ್ಯಾಚ್ ಮಾಡಾಕ ಈ--

ಈ ತರ ಆಟ ಅಡಾಕ್ಕಂತ ಅಂದಿದ್ರೆ ಭಾರಿ ಇಷ್ಟ ರೀ ಎಲ್ಲ ಪಾರ್ಕ್ ನಾಗ ಈಗ ಗೇಮ್ ಎಲ್ಲ --

ಇದು ನೋಡ್ರಿ ಇದು ಇದೇನೋ ಚಿಕನ್ನ್ನೋ ಮಟನ್ನೋ ಏನು ಗೊತ್ತಾಗ ಗೊತ್ತಾಗಕ್ ಹತ್ತಿಲ್ಲಾ.

ರನ್ನಿಂಗ್ ಮಾಡ್ ಕತ್ತಿದವೋ ಯಾವದೋ ಇದಕ್ಕ ಪ್ರಾಕ್ಟೀಸ್ ಮಾಡ್ ಕತವೋ ಅನ್ನಸ್ತ್ಯತಿ.

ಈ ತರನು ಪ್ರಾಕ್ಟೀಸ್ ಮಾಡಿದ್ರೆ ಮುಂದೆ ಅವಕ್ಕ ಒಳ್ಳೇದ್ರೀ ಮಕ್ಕಳಿಗೆಲ್ಲಾ.